ಹಾ hello .

ಹಾ ಸರಿ ಬರ್ತೀನಿ ಖಂಡಿತ ಬರ್ತೀನಿ. Okay ಅಣ್ಣಾ thank you ಅಣ್ಣಾ ಇಡ್ಲಾ ಅಣ್ಣಾ.

Bye ಅಣ್ಣಾ.

Hai ದೀಕ್ಷಾ ಅವರೇ, ಹೇಗಿದ್ದೀರಾ?

ಇಲ್ಲ ಇಲ್ಲ ನಂದ್ ಈಗ ಕೆಲಸ ಆಯ್ತಷ್ಟೇ ಹಾಗೆ ಹೊರಟಿದ್ದೇನೆ ಮನೆಗೆ.

ಹಾ, ಮತ್ತೆ ಈಗ ಎಲ್ಲಿಗೆ ಮನೆಗೆ ಹೋಗ್ತಿದ್ದೀರಾ?

ಹಾ ಹೌದೌದು ನಾನ್ ಈಗ college ಇಂದ ಮನೆಗೆ ಬಂದದ್ ಅಲ್ಲಾ, ಹಾ ಅದ್ಕೆ. ಹಾ ಹಾ ನೀವು ಮನೆಯಲ್ಲೇ ಇರುದ, ಮನೆಯಿಂದ್ಲೇ ಹೋಗಿ ಬರೋದ?

ಇಲ್ಲ ನನ್ ಈಗ PG ಅಲ್ಲಿ ಇರುದು ಮನೆ ಬೇರೆಕಡೆ ಬೇರೆ ಊರಲ್ಲಿ ಇರ್ತೀನಿ. ಹೌದಾ. ಹಾ ಹಾ, ಅದು group ಅಲ್ಲಿ message ನೋಡಿದ್ರ ನಾಡಿದ್ದು Sunday, get together ಅಂತ?

ಹಾ ಹೌದು ನೋಡಿದ್ದೆ ಎಂತ ನೀವು ಬರ್ತೀರಾ?

ಅದೇ ನಂಗೆ ಬರ್ಲಿಕ್ಕುಂಟು ತುಂಬಾ ಸಮಯ ಆಯ್ತಲ್ಲ ಎಲ್ರನ್ನು ನೋಡದೆ.

ಹಾ ಅದುಸ ಹೌದು. ನಾನ್ಸ ನೋಡ್ಬೇಕು ಈಗ ನಂಗೆ ಮನೆಗೆಸಾ ಹೋಗ್ಲಿಕುಂಟು.

ಹಾ ಹಾಗೆ ಎರಡನ್ನು ಸಾ manage ಮಾಡುದು ಹೇಗೆ ಅಂತ ನೋಡ್ಬೇಕು.

ಒಂದು ದಿನ ಅಲ್ವಾ ಬಂದು ನೋಡಿ.

ಅದುಸಾ ಹೌದು. ಮುಂಚೆ ಆದ್ರೆ ವರ್ಷಕ್ಕೊಮ್ಮೆ ಮಾಡ್ತಾ ಇದ್ವಲ್ವಾ.

ಈಗ ಎಷ್ಟು late ಆಗಿ ಈಗ ಎಷ್ಟು ಒಂದು ಎರಡ್ ಮೂರು ವರ್ಷ ಆಯ್ತು get together ಮಾಡದೆ.

ಹೌದಲ್ವಾ ಕೊರೋನಾ ಇಂದಾಗಿ ಎಲ್ಲಾ ಆಚೆ ಈಚೆ ಆಯ್ತು ಅಲ್ಲ time .

ಹೌದೌದು sir ಹೇಳ್ತಾ ಇದ್ರಲ್ಲ ಎಲ್ಲರಿಗೂ, ಎಲ್ಲರೂ ಬಂದು ಸೇರಿದ್ರೆ ಒಳ್ಳೆದಾಗತ್ತೆ.

ಅದು ಹೌದು ನಾವುಸ ನೋಡದೆ ತುಂಬಾ time ಆಯ್ತು ಎಲ್ಲರನ್ನೂ.

ಅದೇ ಯಕ್ಷಗಾನ ಕಾರ್ಯಕ್ರಮಸ ಇದೆ ಅಂತೆ ಅಲ್ವಾ?

ಅದೇ ನಾನು ಅದೇ ಎಲ್ಲಾ ಒಮ್ಮೆ Sunday ಅಲ್ಲೇ ಹೋಗುದಂತ.

ಹಾ ನಾನು ಅದೇ ನಂಗೆ Ninety Percent ನಾನು ಬರ್ತೇನೆ.

ಮನೆಯಲ್ಲಿ ಸ್ವಲ್ಪ ಒಂದು function ಉಂಟು.

ಹಾಗೆ ಎಂತ ಮಾಡದು ಗೊತ್ತಾಗುವದಿಲ್ಲ ಈಗ?

ಬಿಡ್ಲಿಕ್ಕೆಸಾ ಮಾನಸಿಲ್ಲ ಬರಲಿಕ್ಕೆಸಾ ಆಸೆ ಉಂಟು.

ಗೆ ಇಟ್ಟಿದಾರೆ ಮುಂದೆ ಯಾವಾಗ ಇಡ್ತಾರೆ ಅಂತ ಗೊತ್~ ಗೊತ್ತಿಲ್ಲ ಅಲ್ಲಾ?

ಹಾ ಅದುಸ ಹೌದು, ನಾವ್ ಎಲ್ಲಿರ್ತೇವೆ ಅದೂಸ ಗೊತ್ತಿಲ್ಲ.

ಅದೇ ಹೊಸಬ್ರು ಜೊತೆ ಪರಿಚಯಸ ಆಗತ್ತೆ ಇವಾಗ ಸಿಕ್ಕಿದ್ರೆ.

ಅದು ಹೌದು ತುಂಬಾ ಜನ ನಂಗೆ ಗೊತ್ತೇ ಇಲ್ಲ ಈಗ.

ಈಗ ಕೆಲವರದ್ದು contact ಸ ಇಲ್ಲ ಅಲ್ಲಾ.

ಎಲ್ಲಾ ಬೇರೆ ಬೇರೆ ಊರಿಂದ ಎಲ್ಲಾ ಇದ್ದಾರಲ್ವಾ? ಹಾ ಹೌದ್ ಮತ್ತೆ ಇದೆಲ್ಲ dance ಅದು ಇದು ಎಲ್ಲಾ ಮಾಡ್ಲಿಕ್ ಇರ್ತದೆ, ನೀವು ಎಂತಾದ್ರು ಮಾಡದು ಅಂತ ಹೆಸರಲ್ಲ ಕೊಟ್ಟಿದ್ದೀರಾ?

ಹಾ ನಾನು ಒಂದು ನೃತ್ಯ ಮಾಡ್ವಾ ಅಂತ ಅನ್ಕೊಂಡಿದ್ದೇನೆ.

ನೋಡ್ಬೇಕು ಹೌದು ಅಂದ್ರೆ ಬೇರೆ ಬೇರೆ ಆಟಯೆಲ್ಲ ಇರ್ತದೆ. ಅಂದ್ರೆ ಬೇರೆ ಬೇರೆ ಆಟ ಆಡಿಸ್ತಾರೆ ಮುಂಚೆ ನಾವೆಲ್ಲ ಹೋಗಿ ಒಂದ್ ಎರಡ್ ದಿವ್ಸ ಮುಂಚೆ ಹೋಗಿ ಅವರೆಲ್ಲಾ ಸ್ವಲ್ಪ plan ಮಾಡ್ತಾರೆ.

ಕೆಲವರದ್ದು ನಾಟಕ ಎಲ್ಲಾ ಇದೆ ಅಂತ ಹೇಳ್ತಾ ಇದ್ರು sir .

ಯಕ್ಷಗಾನ, ನೃತ್ಯ, ನಾಟಕ ಎಲ್ಲಾ ಆಯ್ತು ಅಲ್ವಾ.

ಅದ್ ಹೌದು ನೀವು ಸಲವೇ ಅಲ್ವ ಬರ್ತಿರುದು first time ಅಂತ ಅಲ್ಲಾ? ಹಾ ಹೌದೌದು ಈಸಲ first time ನಂದು.

ಸ್ವಲ್ಪ ಜಾಸ್ತಿ ಆಗಿ ಗಮ್ಮತ್ ಮಾಡ್ಬೋದು ಈಸಲ.

ಹಾ ಆಯ್ತ್ ಹಾಗಾದ್ರೆ.

ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರ? ಹ. ನಾನೂ ಚೆನ್ನಾಗಿದ್ದೇನೆ. ಮತ್ತೆ? ಏನ್ಮಾಡ್ತಾ ಇದಿರಿ? ನಾನೀಗ ಹೀಗೆ ಏನು evening tea ಆಯ್ತಷ್ಟೇ.

ಹಾ ನಮ್ದಾಯ್ತು. ಊಟೆಲ್ಲಾ ಆಯ್ತಾ? ಹ್ಮ. ಆಯ್ತ್ ಆಯ್ತು. ಆ ಮತ್ತೆ.

ಮತ್ತೇ ಏನಿಲ್ಲ ಸ್ವಲ್ಪ bank ಗೆ ಹೋಗ್ಲಿಕ್ಕಿತ್ತಾ.

ಸ್ವಲ್ಪ bank ಅಲ್ಲಿ ಕೆಲ್ಸ ಉಂಟು, ಹೋಗ್ಬೇಕೀಗ.

ಹ. ಇಲ್ಲ, ಈಗ ಹೋಗ್ಬೇಕು. ಅಲ್ಲಿ ಹೋದ್ರೆ ಒಂದೂ ತುಂಬ ಹೊತ್ತಾಗ್ತದೆ.

ಆ? ನಾನೊಂದ್ ಸ್ವಲ್ಪಾ ಇದು amount ಇದು ದುಡ್ಡಾಕ್ಬೇಕಿತ್ತು. transfer ಮಾಡ್ಬೇಕಿತ್ತು.

ಹೋಗ್ಲಿಕ್ಕಿತ್ತು. ಅಲ್ಲಿ ಹೋದ್ರೆ ತುಂಬ ಹೊತ್ತಾಗ್ತದೆ. ಜನ ಎಲ್ಲ ತುಂಬ ಇರ್ತಾರಲ್ಲ?

ಹೌದು. ಮತ್ತೆ ಒಂದೊಂದ್ಸಲ ಹೋದ್ರೆ ಅಲ್ಲಿ server ಇಲ್ಲ, ಹಾಗೆ ಹೀಗೆ ಅಂತೇಳಿ ವಾಪಾಸ್ ಕಳಿಸ್ತಾರೆ. ಅದೇನೇ ತುಂಬಾ. ಎಲ್ಲಾ net banking ಇದ್ದದ್ದ್ online ಅಲ್ಲಿ ಮಾಡ್ಬೋದಲ್ಲ, ಎಲ್ಲನೂ? ಹೌದು online ಅಲ್ಲಿ ಮಾಡ್ಬೋದು, ಆದ್ರೆ.

ಹ ಹೌದು, ಹೋಗ್ಲೇ ಬೇಕಾಗ್ತದೆ, ಕೆಲವೊಂದಕ್ಕೇ.

ಇದು amount ಎಲ್ಲ daily ಇದು ಹಾಕ್ಲಿಕಿರ್ತದೆ. ನಾನ್ duty ಗ್ ಹೋಗ್ತೇನ್ ನಾನು. ಅಲ್ಲಿ ದುಡ್ಡೆಲ್ಲ ಹಾಕ್ಲಿಕ್ಕಿರ್ತದೆ ದಿನಾ ಅವ್ರದ್ದ್ office ಗೆ. ಅಂತೂ ದಿನಾ ಹೋಗಿ ಬರ್ಬೇಕು ನಂಗೆ. ದಿನಕ್ಕೆ ಒಂದ್ಸಲ ಬ್ಯಾಂಕಿಗ್ ಹೋಗುದಕ್ಕೆ ಆಗ್ತದೆ ಹಾಗೆನೆ. ಅದ್ರಲ್ಲಿ ಮತ್ತೆ ಸ್ವಲ್ಪ wait ಮಾಡ್ಬೇಕು ಒಬ್ರೇ ಹಾಗೆ, ಮೊದ್ಲೆಲ್ಲ ಬೇಗ ಬೇಗ ಮಾಡಿ ಕೊಡ್ತಾ ಇದ್ರು. ಹ ಹ. ಆದ್ರೆ ಮೊದ್ಲಿಗಿಂತ ಒಂದೊಂದ್ಸರಿ ಈಗ ಬ್ಯಾಂಕಲ್ಲಿ ಜನ ಸ್ವಲ್ಪ ಕಡಿಮೆಯಲ್ಲ madam ಕೆಲವು time ಅಲ್ಲಿ ನೋಡಿದ್ರೆ? ಆ ಹೌದು ಜನ ಕಡಿಮೆ ಆದ್ರೆ ಸ್ವಲ್ಪ age ಆದವ್ರೆಲ್ಲ ಮತ್ತೆ ಅವರಿಗೆ net banking ಎಲ್ಲ use ಮಾಡ್ಲಿಕ್ಕೆ ಬರುದಿಲ್ಲ ಮಾಡುದಿಲ್ಲಲ್ಲ. ಹಾಗೆ ಬರ್ತಾರೆ. ಸೊಲ್ಪ ಜಾಸ್ತಿ ಜನ ಹೌದು ದೊಡ್ಡ queue ಇರ್ತದೆ. ಅದೇ ಸೊಲ್ಪ ಒಂದೊಂದ್ time ಅಲ್ಲಿ ಅಲ. ಹೌದು ಬೆಳಿಗ್ಗೆ ಎಲ್ಲಾ ಇರ್ತದೆ ಅವ್ರಿಗೆ ಆ age ಆದವ್ರಿಗೆಲ್ಲ ದುಡ್ಡೆಲ್ಲ ಬರ್ತದಲ್ಲ? ಅದುನ್ನೆಲ್ಲ ತಕ್ಕೋಳ್ಳಿಕ್ ಅವ್ರು bank ಗೆಲ್ಲ ಬರ್ತಾರೆ. ಹ ಬರ್ತಾರೆ ಹೌದು entry ಮಾಡ್ಲಿಕ್ಕೂ ಅದಕ್ಕೆ ಹೋಗು ಅಲ್ಲಿಗೇ ಹ್ಮ. ಹ್ಮ ಹ್ಮ entry ಮಾಡ್ಲಿಕ್ಕೆಸ ಬರ್ತಾರೆ.

ನೀವು, bank ಗೆಲ್ಲ ಹೋಗ್ಲಿಕ್ಕಿರ್ತದ ನಿಮ್ಗೆ? ಆ, ಇರ್ತದೆ. ನಮ್ದು ಹಾಗೆ ಅಮ್ಮಂದೆಲ್ಲ ಇದ್ರೆ ಹಾಗೆ ಮಾಡ್ಬೇಕಾಗ್ತದೆ. ಬ್ಯಾಂಕಿಗೇ ಹೋಗ್ಬೇಕಾಗ್ತದೆ.

Card ಎಲ್ಲ use ಮಾಡುದಿಲ್ಲ ಆ ಎಲ್ಲಾ ಕೆಲ್ಸ ನಾನೇ ಹೋಗಿ ಮಾಡ್ಸಿ ಬರೋದು ಇಲ್ದಿದ್ರೆ ಹಾಗೆ ಮಾಡ್ಬೇಕೂಂತೇನಿಲ್ಲ. ನಮ್ದ್ ಆದ್ರೆ mobile ಅಲ್ಲೇ ನಡ್ಯುತ್ತೆ.

ಮತ್ತೆ ಎಲ್ಲ bank ಇಗೆ ಹೋಗಿ ಮಾಡ್ಕೊಂಡ್ರೆ ಒಂದು safety ಇರ್ತದಲ್ಲ?

ಈಗ ಕೆಲವೊಂದ್ಸಲ Google Pay ಇದು PhonePe ಎಲ್ಲ work ಆಗುದಿಲ್ಲ. ಹ್ಮ ಕೆಲವೊಂದ್ಸರಿ ಹೌದು ಅದ್ ಹೌದು. ಹೌದು ಮತ್ತೆ ಕೆಲವು amount ಗೆ cheque use ಮಾಡ್ಬೇಕಾಗತ್ತೆ. problem ಇದ್ರೆ ಅದಕ್ಕೂವ. ಕೆಲವೊಮ್ಮೆ ಬೇಕಾಗತ್ತೆ ಹೌದು. ಬೇಕಾಗ್ತದೆ bank ಇಗೆ. ಹ್ಮ bank locker , ಅಂಥ time ಅದೂ ಸ ಕೆಲ್ವ್ time ತುಂಬಾ use ಆಗುತ್ತೆ ಅಲ್ಲ? ಹ್ಮ ಹೌದು. ಇಟ್ಕೊಳದಕ್ಕಿಂತಾ ಅಲ್ಲಿಟ್ರೆ safe ಆಗ ಇರ್ತದೆ. ಅದೇ better ಹೌದು, ಆದ್ರೆ ತುಂಬಾ ಅದ್ರಲ್ಲೂ problem ಅದೇ key ಒಂದು main ಆಗಿ ಇಟ್ಕೊಳ್ಳದಿದ್ರೆ ತುಂಬ problem ಆಗ್ತದೆ ಮತ್ತೆ.

ಹ್ಮ ಮತ್ ನಂದೊಂದ್ friend ಹಾಗೆ, ಅದನ್ನು key ಒಂದು ತಪ್~ ಆ, ತಪ್ಪಿ ಹೋದದಕ್ಕೆ ಮತ್ತೆ locker ರಿದ್ದು ತುಂಬ problem ಆಯ್ತು.

ಹ್ಮ ಹೌದ್ ಮತ್ತೆ ಅದನ್ locker ಅಂದ್ರೆ ಅವ್ರು ನಮ್ಹತ್ರ ಒಂದೇ key ಕೊಟ್ಟಿರುದಲ್ಲ?

ಅದೆ ಒಂದನ್ ಮಾತ್ರ use ಮಾ~ ಇಲ್ಲದೇ ಇಲ್ಲಾಂತಾದ್ರೆ ಮತ್ತೆ ಅಲ್ಲಿ ಮತ್ತೆ video ಮುಖಾಂತರ ಮತ್ತೆ ಇದನ್ನು ಮಾಡಿ ಅದನ್ನು open ಮಾಡ್ಸಿ lock ಅನ್ನ ತುಂಡ್ ಮಾಡಿಸ್ತಾರೆ. ಮತ್ತೆ ಹೊಸ್ತೇ ಮಾಡ್ಬೇಕಲ್ಲ ಅದಕ್ಕೆ pay ಮತ್ತೆ ಹಣ ಕಟ್ಳಿಕ್ ಹೇಳ್ತಾರೆ ಹಾಗೆ. ಅದ್ ಅವ್ರ್ದು rules ಹಾಗೆನೇ. ಹೌದು ನಾವ್ ನೋಡ್ಕೋಬೇಕ್ ಹೌದು ಹ್ಮ. ಹೌದು ನಮ್ ಜವಾಬ್ದಾರಿ ನಾವ್ ಸರ್ಯಾಗಿ. ನಮ್ದು ಹೌದು ಹೌದ್ ಹೌದು ಹ್ಮ. Bank ಇಂದ ಒಳ್ಳೇದ್ಸ ಆಗ್ತದೆ ತುಂಬ. ಅದಕ್ಕೆಲ್ಲ help ಆಗ್ತದೆ, ಮತ್ತೆ ಸಾಲ ಗೀಲ ಸಿಗ್ತದಲ್ಲ?

ಎಲ್ಲದಕ್ಕೂ help ಆಗತ್ತಲ್ಲ? ಬೇಕೆ ಅಲ್ಲ bank. ter ಮನೆ ಕಟ್ಲಿಕ್ಕೆ ಎಲ್ಲಾ ಕೊಡ್ತಾರೆ bank ಅಲ್ಲೆಲ್ಲ. help ಆಗ್ತದೆ. ಅದಕ್ಕೆ ಒಂದ್ account ಮಾಡಿ ಇಟ್ಕೊಂಡ್ರೆ ಒಳ್ಳೇದು bank ಅಲ್ಲಿ. ಹ್ಮ account ಇಲ್ಲದವರೀಗ ತುಂಬ ಕಡಿಮೆ ಅನ್ಸುತ್ತೆ. ಅದಕ್ಕೆ ಒಂದಾದ್ರು.

ಆದ್ರೆ ಈಗ ಜಾಸ್ತಿ ಆಗಿದೆ. ಎಲ್ಲ bank ಅಲ್ಲು ಒಂದೊಂದೊಂದು ಇರುತ್ತೆ. ಯಾವ್ದ್ರಲ್ಲಿ ದುಡ್ಡು ಇಡ್ ter ಇಡುದಂತ ಗೊತ್ತಾಗುದಿಲ್ಲ. ter ಆ ಹೌದು ಅದಕ್ಕಿಂತ್ಲು ಹೆಚ್ಚು cut ಎಲ್ಲ ಆಗುದು ಗೊತ್ತೇ ಆಗುದಿಲ್ಲ ಅನ್ಸುತ್ತೆ ನನಿಗೆ.

ಹೌದು ಮುಖಾಂತರ ಅಥ್ವ ಯಾವ್ದಕ್ಕೂ charges ಹೋಗುದು ಗೊತ್ತೇ ಆಗುದಿಲ್ಲ. ಈಗ ನಾವ್ mobile ಅಲ್ಲ use ಮಾಡಿದ್ರೆ. ಆ ಹೌದು ಅದ್ ಗೊತ್ತೇ ಆಗುದಿಲ್ಲ ಅನ್ಸತ್ತೆ ಆ.